So ಅದನ್ನ್ ಏನ್ ಮಾಡೋದು ಆ ಯಾವ್ದ್ miss ಹಾಗಿರುತ್ತೋ ಅದನ್ನ phone ನಲ್ಲಿ ನೋಡ್ಕೊಳೋದ್ದು.

Saturday, Sunday ಯಾವ್ದ್ ನೋಡ್ತೀಯ ? Saturday, Sunday ಅದೇ zee ಕನ್ನಡದ ಸರಿಗಮಪಾ.

ಅದು. ನೀನು? ಹಾ ನಾನು same ಅದೇ ನೋಡೋದು ಅದೇ serial ಅದೇ Monday. ಅದೇ ಇನ್ ಸೋಂವಾರ ಕಾಯ್ಬೇಕು serial ಗೆ. ಹಾ ಅದೇ ಎರಡ್ದಿನ gap ಇರುತ್ತೆ. ಹಾ ಈವಾಗ ನೋಡೋದು ಇದ್ ಚನಾಗಿರುತ್ತಲ್ಲ ಹಿಟ್ಲರ್ ಕಲ್ಯಾಣ. ಹಾ ಹೌದ ಹ್ಮ್. ಅದೇ ನೀವ್ colors ಕನ್ನಡ serial ಹಾಕೊಂಡಿರ್ತೀರಲ್ಲ ಅದ್ಕೊಸ್ಕರ.

ನಮ್ ಮನೇಲ್ ಏನ್ ಇಲ್ಲ every time zee ಕನ್ನಡದಲ್ ಬರೋ serial ಮಾತ್ರ miss ಮಾಡೋದೇ ಇಲ್ಲ.

ಹಾ ಅದೇ ಈವಾಗ್ ಹಿಟ್ಲರ್ ಕಲ್ಯಾಣ ಚನ್ನಾಗೈತಲ್ಲ.

ಅದ್ನ್ ನೋಡ್ತಾ ಕೂತ್ಕೋತಾರೆ ಭಾಗ್ಯ ಲಕ್ಷೀ ನೋಡಕಾಗಲ್ಲ. ಹಾ ಅದೇ ಒಬೊಬ್ಬರು ಒಂದೊಂದ್ serial ಗೆ ಹೆಂಗ್ addict ಆಗಿರ್ತಾರೆ ಹಂಗೆ channel ಗು addict ಆಗ್ಬಿಟ್ರ್ತಾರೆ. ಹಾ ಅದೇ ತಾನೇ ನಾನು ಹಾಕು ಅಂತೀನಿ ಭಾಗ್ಯ ಲಕ್ಷೀ ಅಥವಾ ಇದನ್ನ.

ಗೀತಾ, ಗಿಣಿರಾಮ ಅದನ್ನ ಅವ್ರ್ ಹಾಕಲ್ಲ ಅದೇನ್ ಅದನ್ನ ನೋಡಿ ಗೊತ್ತಿಲ್ಲ ಅಂತ ಆ zee ಕನ್ನಡಾನೇ ಹಾಕ್ಕೊಳೋದು. ಹಾ ಅದೇ ಆಮೇಲೆ time ಗ್ಸು ಎರಡುಕ್ಕೋ ಒಂದೇ set ಇದ್ರೆ ಎರಡು serial ನೋಡೋಕ್ ಆಗಲ್ಲ ಯಾವದಾದ್ರು ಒಂದ್ ನೋಡ್ಬೇಕಾಗುತ್ತೆ ಅಷ್ಟೇ. ಹಾ ಅದೇ ಏನಗತ್ತೆ ಈವಾಗ ಹಿಟ್ಲರ್ ಕಲ್ಯಾಣ start ಆಗಿರುತ್ತೆ ಅಲ್ವ.

ಅದ್ ಏನಾದ್ರು advertise ಬಂತು ಅಂದ್ರೆ ಭಾಗ್ಯ ಲಕ್ಷೀ ಹಾಕ್ಕೊಳೋದು ಆತರ ಮಾಡ್ತೀವಿ ಅಷ್ಟೇ ಅಂದ್ರೆ zee ಕನ್ನಡ ಹಾ. ಆದ್ರೂ serial ಲಿ full advertise ಜಾಸ್ತಿ. ಅಯ್ಯ್ advertisement ಜಾಸ್ತಿ ಆಮೇಲೇ ಎಳ್ಲದಧ್ನೆ ಏಳಿತಿರ್ತಾರಲ್ಲ ಅದನ್ ನೋಡಕ್ ಬೇಜಾರು.

Spot ಅಲ್ಲ್ ಆಗ್ಬಿಡ್ಬೇಕು ಅಂತದ್ ನೋಡಕ್ ಚಂದ.

ಹು ಕುಯ್ತಾ ಇರ್ತರ್ ನೋಡು ಜಾಸ್ತಿ dialogue ಗಳನ್ನೇ.

ಅದನ್ ನೋಡೋಕೆ ತುಂಬ ಬೇಜಾರು .

ಸರಿ ಕಮ್ಮ ಆಯ್ತು ನಾನ್ ಈವಾಗ ಅಡ್ಗೆ ಮಾಡ್ಬೇಕು .

ಹಾ ಸರಿ ಕಮ್ಮ ಈಗೇಷ್ಟ್ ಏಳ್ ಗಂಟೆಗೆ ತಾನೇ ಬರೋದು ಭಾಗ್ಯ ಲಕ್ಷ್ಮೀ? ಹಾ ಹಾ ಏಳ್ ಗಂಟೆಗೆ . ಹಾ ಸರಿ ಇವಾಗ ಏನ್ ಆದ್ರೂ ಕೆಲ್ಸ ಇದ್ರೆ ಮುಗಿಸ್ಕೊಂಡು ಆಮೇಲ್ ಕುತ್ಕೊಹೋಗು ನೋಡಕೆ.

ಹ ಹ ಹೇಗಿದ್ದೀರಿ? ನಾನ್ಸ ಸೌಖ್ಯ ನಾನ್ಸ ಮತ್ತೆ ಮಕ್ಕಳು ಹೇಗಿದ್ದಾರೆ? ಹಾ ಮಕ್ಕಳು ಸೌಖ್ಯವಾಗಿ ಇದ್ದಾರೆ. ನಿಮ್ಮ ಮಕ್ಕಳೆಲ್ಲ ಹೇಗಿದ್ದಾರೆ? ಹ ಸೌಖ್ಯ ಮಕ್ಕಳು ಶಾಲೆ ಇಂದ ಬಂದ್ರ ಮಕ್ಕಳು? ಹ school ಇಂದ ಬಂದಿದ್ದಾರೆ ಹೌದು ಒಬ್ಬ college ಇಂದ ಬಂದ ಇನ್ನೊಬ್ಬ fifth class .

Tuition ಹೋಗ್ತಾರಾ ಮಕ್ಕಳು tuition ?

ಹ್ಮ್ ನಾನ್~ ನಾನೆ ಕಲಿಸುದು ಈಗ ಚಿಕ್ಕವನಿಗೆ ಕಲಿಸ್ಲಿಕ್ಕೆ ಕುತ್ಕೊಳ್ಬೇಕು ಐದು ಗಂಟೆಗೆ. ಹ ಹ ಹ ಹೇಗಿದ್ದಾರೆ ಕಲಿಯುದ್ರಲ್ಲಿ? ಹ ಕಲಿಯುದ್ರಲ್ಲಿ ಸ್ವಲ್ಪ ಹಿಂದೆ EVS ಒಂದು ಸ್ವಲ್ಪ tough ಆಗ್ತದೆ.

ಅದ್ರಲ್ಲಿ ಸ್ವಲ್ಪ marks ಕಡಿಮೆ ಬರ್ತನೆ ಅಂದ್ರೆ seventy sixty ಹಾಗೆ ಬರ್ತಾನೆ.

ಅದು ನನ್ನ ದೊಡ್ಡ ಮಗ ಮಹಾಲಕ್ಷೀ ಉಚ್ಚಿಲ English medium school ಗೆ ಹೋಗಿದ್ದು.

ಅವನಿಗೆ ಅದೆ free seat ಗೆ ಹಾಕಿದ್ದು ಅವನಿಗೆ ಮಹಾಲಕ್ಷೀ school ಗೆ ಹಾಕಿದೆ ಆಗ ತೆಂಕೆಯರ್ ಕೆನರಾ school ಗೆ ಹಾಕಿದೆ ಚಿಕ್ಕವನದ್ದು.

ಹ್ಮ್ van ಬರ್ತದೆ ಹೌದು ಹೌದೌದು. ಹೌದಾ ಬಂದ್ರ ಅವರೆಲ್ಲ ಬಂದ್ರ? ಹಾ ಬಂದಾಗ ಅವ್ರದ್ದು ಟೀ ಎಲ್ಲ ಆಗಿ ಆಯ್ತು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾನೆ ಚಿಕ್ಕವನು ಹೌದ ನಾನ್ಸ ಹಾಕ್ಲಿಲ್ಲ ನಾನ್ಸ ಹಾಕ್ಲಿಲ್ಲ tuition ಗೆ ಮನೇಲಿ ಕೊಡುದು.

Tuition ಅಂತ ಹೇಳುದು ಸುಮ್ನೆ ಅವರು ಅಲ್ಲಿ ಎಲ್ಲ ಮಕ್ಕಳೊಟ್ಟಿಗೆ ಅವರು ಸಾ ಮುಖ ಮುಖ ನೋಡುದು.

ಹ ಇವನ್ಸ ಹೋದ್ರೆ ಅಲ್ಲಿ ಸ್ವಲ್ಪ ತಂಟೆ ಮಾಡಿದ್ರೆ ನನ್ಗೆ ಮತ್ತೆ madam phone ಮಾಡ್ತಾರೆ. ಮತ್ತೆ ನನ್ಗೆ tension ಆಗ್ತದೆ ನಾನ್ ಒಂದು ಪೆಟ್ಟು ಕೊಡ್ತೀನಿ ಹಾಗೆಲ್ಲ ಮಾಡ್ಲಿಕ್ಕೆ ಬಾರ್ದು ಅಂತ. ಅದೇ ಹ ಸ ಹಾಗೆ ಸಣ್ಣವನ್ ಸಾ ಸ್ವಲ್ಪ ಪೊಕ್ರಿ.

ಹಾ ಅದಿಕ್ಕೆ ನಾನ್ tuition ಹಾಕ್ಲಿಲ್ಲ.

ಹ ಹೌದು ದೊಡ್ಡವನ್ ಸಾ tuition ಗೆ ಹಾಕ್ಲಿಲ್ಲ. SSLC ಗೆ ಹೋಗುವಾಗ ಒಂದ್ ಎರಡು ತಿಂಗ್ಳು ಹೋಗಿದ್ದಾನೆ eighty percent ಬಂದಿದ್ದಾನೆ SSLC ಅಲ್ಲಿ mark .

ಅದು ಕಡಿಮೆ SSLC ಅಲ್ಲಿ ಎರಡು ಮ two months ಹೋಗಿದ್ದಾನೆ tuition ಗೆ.

ಮತ್ತೆ ಹೋಗುದಿಲ್ಲ mummy ನಾನ್ ಮನೇಲೆ ಕಲಿತೇನೆ ನನ್ಗೆ tuition ಬೇಡ ಹಾಗೆ ಹೀಗೆ ಅಂದ tuition ಅಲ್ಲಿಸ ಅದನ್ನೇ ಹೇಳಿಸೋದಲ್ವಾ. ಮತ್ತೆಂತಾ ಅದೆ ಅದೆ ಇದೂ ಎಂತ commerce ತೊಗೊಂಡದ್ದಾ ಇದು science ಆ? ಅವನು commerce ತೊಕೊಂಡಿದ್ದು. First PUC ಗೆ ಹೋಗ್ತಾನೆ ಉಡುಪಿಗೆ.

ನಂದು ಇಲ್ಲೇ ಪಡುಬಿದ್ರೆ ಪಡುಬಿದ್ರೆ ಅಲ್ಲಿ ಒಬ್ಬಳು ಆರ್ನೇ class ಮತ್ತೊಬ್ಬಾ ಒಂದ್ನೇ class .

ಹ ಹ ಹ ಇವನದ್ದು sixth ಅಲ್ಲಿ ಚಿಕ್ಕವ

ಒಂದು ಹೆಣ್ಣು ಒಂದು ಗಂಡು ಒಳ್ಳೆದಾಯ್ತಲಾ ನನ್ಗೆ ಎರಡ್ಸ ಗಂಡ್ ಮಕ್ಳೆ. ಹೌದಾ ಗಂಡಾ ಹಾ ನಂದು ಒಂದ್ ಹೆಣ್ಣು ಒಂದ್ ಗಂ, ಹಾ ನಂದು ದೊಡ್ಡವಸಾ ಗ ಎರಡ್ ಸಾ ಗಂಡ್ ಮಕ್ಳೆ. ಹೌದಾ ಹಾಗಾದ್ರೆ ಮಕ್ಕಳು. ಮಕ್ಳ ಇಬ್ರುಸಾ ಪೊಕ್ರಿ ಅಂದ್ರೆನು ಈ ಕಿರಿಕಿರಿ ಕಿರಿಕಿರಿ ಆಗ್ತದೆ ಇಬ್ಬ್ರುಸಾ.

ಹ್ಮ್ ಮತ್ತೆ.

Okay ಆಯ್ತು ಚ ಎಲ್ಲ ಆಯ್ತಾ ನಿಮ್ದು. Okay . ಹ್ಮ್ okay okay okay .

ಹಾ ನಾವು ಸೌಖ್ಯವು.

ವಿಶೇಷ ಏನು ಇಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ತಿದ್ದೀರಿಗ? ನಾನು ಕೆಲ್ಸಕ್ಕೆ ಹೋಗಿದ್ದೆ~ ಬಂದಿದ್ದೇನೆ.

ಮತ್ತೆ ಒಂದು ನಾಳ್ದು ಹೊಸ ವರ್ಷ~ ವರ್ಷಕ್ಕೆ ಹೋದಸಲ ಹೋದಾಗೆ ಹೋಗುವ?

ಹ್ಮ ನಾವ್ ಚಾರ್ಮಾಡಿ ಕಡೆಲ್ಲ ಹೋದ್ರೆ ಒಳ್ಳೆ photos ಎಲ್ಲ ತೆಗಿಬೋದಲ್ಲ.

Okay scenery ಎಲ್ಲಾ ಒಳ್ಳೆದುಂಟು ಚಾರ್ಮಡಿ ಘಾಟಿಯಲ್ಲಿ.

ಹೌದು ನಿಮ್ಮತ್ರ ಅದು camera ಸ ಉಂಟಲ್ಲ.

ಹ್ಮ್ ನಮ್ಮ ಕಡೆಯಿಂದ ಇಂದ ಒಂದು ಏಳು ಎಂಟು ಮಂದಿ ಇದ್ದಾರೆ ನಿಮ್ ನಿಮ್ಮ ಗೆಳೆಯರ್ಯಾರಿದ್ದೀರೊ ಹೇಳಿ.

ಅದೇ ನಮ್ಮದ್ರಲ್ಲಿ ಒಂದು ಅದೇ ಒಂದು ಮಾಡುದಾದ್ರೆ ಒಂದು vehicle ಮಾಡ್ಕೊಂಡು ಹೋಗ್ಬೇಕಾಗ್ತದೆ.

ಅದು TT ಮಾಡುವ TT .

ಅದು ಒಬ್ಬೊಬ್ಬರಿಗೆಷ್ಟು ಒಂದು ಮೂರ್ ಸಾವ್ರ ತನಕ ಬೀಳುತ್ತೆ.

ಹೋದಸಲಸ ಅಷ್ಟೆ ಆದದ್ದಲ್ಲ ಎರಡುವರೆ ಸಾವಿರ ಏನೋ ಆಗಿದೆ.

ಮತ್ತೆ ಇದು ಅಡುಗೆದು ಸಾಮಗ್ರಿ ಎಲ್ಲ ತಕೊಂಡ್ ಹೋಗುವ ನಾವು ಅಲ್ಲಿ ಮಾಡಿದ್ರೆ ಒಳ್ಳೆ ಆಗ್ತದೆ ಅದೊಂದು ಮಜ ಮಜವೆ ಬೇರೆ.

ಮತ್ತೆ ಯಾರು ನಿಮ್ಮ ಗೆಳೆಯರು ಯಾರಾದ್ರು ಬರುವವರು ಇದ್ದಾರಾ ಈಸಲ. ಇದ್ದಾರೆ ಒಂದು ನಾಕೈದು ಜನ ಇದ್ದಾರೆ. ಅವ್ರನ್ನು ಕರ್ದು ಒಟ್ಟಿಗೆ ಮಾತಾಡಿ ಹೇಳ್ತೇನೆ.

ಮೂವತ್ತೊಂದಿಗೊಂದು ಮಧ್ಯಾಹ್ನ ಸಂಜೆ ಹೋಗ್ಬೇಕು ಸಂಜೆ.

ಹೊಸವರ್ಷ ಅಲ್ಲಿ ಸಿಗುವಾಗ್ ಆಗ್ಬೇಕು.

ಮತ್ತೆ ಹೇಳಿ ನಿಮ್ಮ ಇದ್ರಲ್ಲಿ ಒಟ್ಟಿಗೆ ಎಷ್ಟು ಜನ ನೀವ್ ಹೇಳಿದ್ರಿ. ನಂದು ಈಗ ಹೇಳಿದ್ದಾರೆ.

ಅವರು ಇನ್ನು ಹೋದ್ವರ್ಷದವರು ಇಬ್ಬರು ಬರಲ್ಲ ಅಂತೆ. ಅದೇ tempo traveller ಅಲ್ ಆದರೆ ಒಂದ್ ಹದ್ನಾಕ್ ಜನ ಹೋಗ್ಬೋದು ಒಟ್ಟಿಗೆ.

ಅದೆ ನಾವೊಂದು ನಾಕೈದ್ ಜನ ಇದ್ದೇವೆ ಈಗ.

ಮತ್ತೆ ಕಮ್ಮಿ ಆಗ್ತಾರೆ. ಹೌದು ಅದೇ ಮೊದ್ಲ್ ಅಂದ್ರೆ advance ಏನಾದ್ರು ಮಾಡಿ ಇದ್ಮಾಡ್ಬೇಕಾಗ್ತದೆ ಎಲ್ಲರಿಗೊಸ್ಕರ. ಮದ್ಯಪಾನ ಕುಡಿಯೋರ್ ಯಾರಾದ್ರೂ ಇದ್ರ?

ಮದ್ಯಪಾನ ಕುಡ್ಯೋರು? ಮದ್ಯಪಾನ ಕುಡಿಯೋರು ಇದ್ದಾರೆ ಒಂದೆರಡ್ ಜನ ಇದ್ದಾರೆ ಒಂದಾರ್ ಜನರಲ್ಲಿ ಅದೇ ಒಂದೆರಡ್ ಜನ ಸಿಕ್ತಾರೆ ನಮ್ಮಲ್ಲಿ.

ಹ್ಮ್ ಅವರಿಗೆ ತಗೊಂಡ್ ಹೋಗುವ ಅವರಿಗೆ ನೆನಪುಳಿತದಲ್ಲ.

ಮತ್ತೆ ಕೋಳಿ ಎಲ್ಲ ತಕೊಂಡ್ ಹೋಗುವ ಇಲ್ಲಿಂದ್ಲೆ.

ಅದು ಅಲ್ಲೊಂದು ಬೆಂಕಿ ಹಾಕಿ ಮಾಡುವ ಅಲ್ಲೇ ಒಳ್ಳೆ ಆಗ್ತದೆ.

ಹಾ ಅದೇ ನಮ್ಮ ಇಲ್ಲಿ ಉಡುಪಿಯಿಂದ ಅಲ್ಲಿಗೆ ಹೋಗುವಾಗ ಒಂದು ಚಾರ್ಮಡಿ ಇದ್ ಹೇಳಿದ್ರೆ ಒಂದು ನಾಕ್ ಗಂಟೆ journey ಇದ್ಯಲ್ಲ.

ಗಿಂತ ಮೊದಲು ಹೋಗ್ಬೇಕು. ಅದು ಚಾರ್ಮಡಿ ಪಾಸ್ ಆಗುವ ಹಾಗೆ ಆಗ್ಬೇಕು ಮತ್ತೆ ಬಿಡಲ್ಲ.

ಅದೆಲ್ಲ ಉಂಟು ತೊಂದ್ರೆ ಇಲ್ಲ.

ಅದೇ ನಾವು ಐದುವರೆಗಿಂತ ಮೊದಲು ಚಾರ್ಮಡಿ ದಾಟಿ ಆಗ್ಬೇಕು. ಹಾಗಾದ್ರೆ ನಾವು ಇಲ್ಲಿಂದ ಹೊರಡುವಾಗ ಒಂದು ಎರಡು ಗಂಟೆಗಾದ್ರು ಹೊರಡ್ಬೇಕಾಗ್ತದೆ ಏನ.

ಮಧ್ಯಾಹ್ನ ಊಟ ಮಾಡಿ ಹೊರಟ್ರೆ ಒಳ್ಳೇದಾಯ್ತು.

Okay ನಾನು ಮತ್ತೆ ಮಾಡ್ತೇನೆ busy ಇದ್ದೇನೆ ಆಯ್ತಾ bye.

ನಮಸ್ತೆ ಹ್ಯಾಗಿದ್ದೀ? ನಾನು super super ನೀವು ಹೇಗಿದ್ದೀರಾ?